ರನ್ನಿಂಗ್ ಅಂಕುಡ್ಲೇನೆ ನಮ್ಗ್ ನೆನ್ಪಾಗೋದು ಉಸ್ಸೇನ್ ಬೊಲ್ಟ್ ನ ಹೆಸರು .

ಇದು ನೋಡಿ ಒಂದು ರೆಸ್ಟುರೆಂಟ್ .

ಮತ್ತೆ ತಿಂಡಿ ತಿನಿಸುಗಳು ಇತರ ಎಲ್ಲ ಅವ್ರು ಬಾಳ ಒಂದು ಖುಷಿ ಪಡ್ತಾರಂತನೇ ಹೇಳ --

ಎದು ಒಂದು ಕ್ರಾಫ್ಟ್ ಎಕ್ಸಿಬಿಷನ್ --

ಮನೆಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳು ಎಷ್ಟು ಚೆನ್ನಾಗಿ ಒಂದು ಜೋಡಿಸಿ ಇಟ್ಟಿದಾರೆ ಅಂತ --

ನಾವ್ ಮಕ್ಕಳಲ್ಲಿ ಯಾವದಾದ್ರು ಒಂದು ಹವ್ಯಾಸವನ್ನ --

ಹೂವಂತೂ ಎಲ್ಲ ಒಂದು ಸಭೆ ಸಮಾರಂಭಗಳಿಗೆ ದಿನ ನಿತ್ಯದ ಪೂಜೆಗೆ --

ಇಲ್ಲಿ ಮಾನಸಿಕ ಕಾಯ್ಲೆ ಸಂಬಂದಪಟ್ಟ ರೋಗಿಗಳು ಬೇರೆ ಬೇರೆ ಕಡೆ ಇಂದ ಬಂದು ಇಲ್ಲಿ‌ --

ಈಗ ಜನ ಸಂಖ್ಯೆ ಹೆಚ್ಚಾದಂತೆ ಪ್ರಾಣಿಗಳ ಸಂಖ್ಯೆನೂ ತುಂಬ ಕಮ್ಮಿ ಆಗ್ತಿದೆ.

ನಾವ್ ಸಣ್ಣಗಿದ್ ದಿಂದಾಗಿನು ಹೋಗ್ತಾ ಇದ್ವಿ ಈಗೇನು ಹೋಗ್ತಿವಿ.

ನಾನಂತೂ ಈ ಬೇಂದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡ್ಲು ಎಸ್ಟ ಪಡ್ತೇನೆ ಯಾಕಂದ್ರೆ ಇದ್ರಲ್ಲಿ ವಿಂಡೋಸ್ ಎಲ್ಲ ಓಪನ್ ಇರುತ್ತೆ --

ಇಚ್ಚಿಗಿರಿ ಬಸ್ನಲಾದ್ರೆ ಎಲ್ಲವ್ವ್ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ ಬಿಟ್ಟಿರ್ತಾರೆ.

ಇಲ್ಲಿ ಇರುವಂಥ ಹೌಸ ಗಳಾಗಿರ್ಲಿ ನೋಡ್ಲಿಕೆ ಒಂದು --

ತಂದಿರೋ ರೊಟ್ಟಿ ಆಗಿರ್ಲಿ ನೂಡಲ್ಸ್ ಆಗಿರ್ಲಿ --

ಈಗಂತೂ ಸ್ಮಾರ್ಟ್ ಫೋನ್ ಬಂದಾಗಿರ್ದಿಂದ ಫೋರ್ ಜಿ ಎಲ್ಲ ಬಂದಾಗಿಂದ ಥೇಟರ್ ಗೆ ಹೋಗಿ ಫಿಲಂ ನೊಂದುದನ್ನೇ ಬಿಟ್ಬಿಟ್ಟಿದಾರೆ ಎಲ್ಲ ಮೊಬೈಲ್ ಅಲ್ಲೇ ನೋಡ್ಕೋತಾರೆ.

ಎದು ನೋಡಿ ಒಂದು ಸಣ್ಣ ಪುಟ್ಟ ಒಂದು ಕೈತೋಟ.

ಅಅ ಎದು ನೋಡಿ ಒಂದು ಫಿಟ್ನೆಸ್ ಸೆಂಟರ್ ನಾವು ಜಿಮ್ ಅಂತಾನೂ ಕರೀತೀವಿ.

ಮತ್ತೆ ಇದನ್ನ ಪ್ರೇಮದ ಸಂಕೇತ ಅಂತಾನೂ ಅಂತಾರೆ.

ಸನ್ನ ಮಕ್ಕಳಿಂದ ಹಿಡಿದುಕೊಂಡು ದೊಡ್ಡವರು ವರೆಗೂ ಆಡುವಂಥ ವೆರೈಟಿಸ್ ಆಫ್ ಸೈಕಲ್ಸ್ ಸಿಗ್ತಾವೆ --

ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರ ತನಕ ಎಲ್ಲ ವರಿಎಟಿಸ್ ಆಫ್ ಬ್ಲೌಸ್ ಇಲ್ಲಿ ಸಿಗ್ತವೆ.

ನಾವ್ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಮೋಡೆಲ್ಸ್ ಗೆ ಯೆಸ್ಟ್ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿ.

ಇದು ಒಂದು ಮದ್ವೆ ಹಾಲ ನ ಡೆಕೋರೇಷನ್ .

ಏನಾದರೂ ತಿಂದು ಅಲ್ಲೇ ಹಾಕೋದು ಅಲ್ಲೇ ಚೆಲ್ಲೋದು ಇತರ ಎಲ್ಲ --